ನಾವು ಈಗ ದಿನ call ಮಾಡಿ, ಒಂದು ದಿನಾಲೂ call ಮಾಡಿ ಒಂದು ಅವರ ಕ್ಷೇಮ ವಿಚಾರ ಎಲ್ಲ ಮಾತಾಡ್ಬೋದು. ಹೌದು. mobile ಇದ್ದು ಒಳ್ಳೆದಾಯ್ತು ಇಲ್ಲ ಅಂದಿದ್ರೆ, ನಮ್ಗೆ ಯಾವಾಗ ಒಂದು ಇಲ್ಲಿ ಬಂದಾಗೆಲ್ಲ ನೋಡ್ಬೋದಷ್ಟೇ. ಇಲ್ಲ ಅಂದ್ರೆ ನಮ್ಗೆ ನೋಡ್ಲಿಕ್ಕೆ ಸಿಗ್ದೆ ಮಾತಾಡ್ಲಿಕ್ಕೆಸ ಆಗೋದಿಲ್ಲ ಅವ್ರಿಗೆ. ಈಗೆಲ್ಲ ಹೊಸ ಹೊಸ apps ಎಲ್ಲ start ಆಗಿದೆ.

ನಾ ಮಾಡ್ತೇನೆ ಈಗ.

ಏನ್ವಾ ಊರ್ ಕಡೆ ಬಂದಿಲ್ಲಾ ಏನಿಲ್ಲಾ ಅಲ್ಲೇ ಬೆಂಗ್ಳುರ್ ಒಳ್ಗ್ ಮಳ್ಯಾಗ ಏನ್ ತೇಲಕೊಂಡ ಹೊಂಟಿ ಏನ್? ಮಳಿ ಹೆಂಗ್ ಐತಿ ಅಲ್ಲೇ?

ಹಾ ಈ ಕಡೆನೂ ಸ್ವಲ್ಪ ಸ್ವಲ್ಪ ಆತ್ ನಿನ್ನೆಲ್ಲ ಇವತ್ತೆಲ್ಲಾ . ಹೇ ನಾಲ್ಕೈದ್ ದಿನಾ ಆಯಿತಿಲ್ಲೆ ಸಿಕ್ಕಾಪಟ್ಟೆ ಮಳಿ ಐತಿ.

ಏನ್ ಬಟ್ಟಿನೇ ತೊಳ್ದಿಲ್ಲಾ ಏನು ಮಾಡೇ ಇಲ್ಲಾ ಅರಬಿ ಅಷ್ಟ್ weather ಐತಿ.

ಹಾ ನಿನ್ನೆ ರಾತ್ರಿ ಮಳಿ ಇವತ್ ಒಂದ್ ಸ್ವಲ್ಪ ನೋಡ್ ಬಿಸಲ್ ಅದು ಬಿದ್ದೆತಿ.

ಹ್ಮ್ ನಾವು ಇದ್ದಿದ್ ಇರ್ಲ್ರಾದ ಬಟ್ಟಿ ಎಲ್ಲಾ ತೊಳದ್ ಹಾಕಿಬಿಟ್ಟೇವಿ ಅತ್ತಾಗ್ ಸಾಕಾಗೇತಿ ಈ ಮಳಿ ಸಮಂದ .

ಹೆಂಗ್ ಗೊತ್ತೇನಾ ಮಳಿ.

Maldives ಅಂತಾ ನಾನು newspaper ನಾಗ್ ನೋಡಿದ್ದ್.

ಹಾ ಅದೇ ಅದೇ ಆ ಆ ಚಂಡಮಾರುತ ಬೀಸಿ ಎಲ್ಲಾ ಜನಕ್ಕೆಲ್ಲಾ ಹಾಳ್ ಮಾಡತೇತಿ ನೋಡ್?

ಹೌದೌದು ನಮ್ಮ್ .

ತಮಿಳ್ನಾಡು ಕರ್ನಾಟಕಕ್ಕ ಜಾಸ್ತಿ ಇರೂದ್ ಮಳೆ. ಹೌದ್ ಚೆನೈ ಅದೆಲ್ಲಾ ಬಾಳ್ ಜೋರ್ ಆಗೇತಿ ಅಂತ.

ಅದ್ರಾಗ್ ಬೇರೆ ಬೆಂಗಳೂರಂಕರ್ ಅವತ್ತೆನ್ ಅವತ್ ಮಳಿ start ಆಗೇತಿ ಅಂದ್ರಲಾ ಅವತ್ತಿಂದಾನ ಸುರು ಆಗೇತ್.

ಹೌದ್ ಹೌದ್ ಇಲ್ಲಿ ಎಲ್ಲಾ ಬಾಳ್ ಇದಾಗೇತಿ ಊರ್ಕಡೆ ಎಲ್ಲಾ ಬಾಳ್ ಆಗೇತಿ ಅಂತಾ ಬೆಳಿ ಎಲ್ಲಾ. ಹೌದ್ ಬಿಡ್ ನಮ್ಮ್ ಹೊಲ ಅಂಕರ್ ಹೋಗೆಬಿಟ್ಟೇತಿ ಇಷ್ಟೂ ತೋಗರಿ.

ಹ್ಮ್‌ ಹೌದ್. ಹವಾಮಾನನ ಸರಿ ಇಲ್ಲಾ ಇದರಿಂದ್ ಬರೇ ರೋಗ್ ರುಜಿನ ಎಲ್ಲ ದವಾಖಾನಿಯರಿಗೆ ಬಾಳ್ ಲಾಭ ನೋಡಿಗ್?

ಹ್ಮ್‌ ಈ ಒಳ್ಗ್ ಒಂದ್ ಸ್ವಲ್ಪ ಆರೋಗ್ಯದಿಂದ್ ಇದ್ರೂ ಎಲ್ಲಾರೂ. ಹವಾಮಾನ ಬಾಳ ಲಾಭ ಮಾಡತ್ತ doctors ಗೆಲ್ಲಾ. ಹೌದ್ ಬಿಡ್ . ಹೌದಲ್ಲಾ . ಅವಾಗ್ ಅವಾಗ್ ಇಂತ ಚಂಡಮಾರುತಗಳು ನಮ್ಮ್ ಆ ಏನಲ್ಲಿ ಬದುಕಿನಲ್ಲಿ ದೊಡ್ಡ್ ಚಂಡಮಾರುತ ಬಿಸ್ಯಾವ ಅಂತ್ ಬಿಟ್ಟ ಬಿಟ್ರ್? ಆ ಆದ್ ದೊಡ್ಡ್ ಧೀಮಂತನ್ ಆಗಿ ಬಿಡುದ್ .

ಏನ ಸಾಲಿದ್ ಹುಡಗುರ್ ಮಳಿಯಿಂದ್ ಮಳಿ~ ಮಳಿ ಐತಿ ಅಂತ ಸಾಲಿಗೇ ಕಳಿಸಿಲ್ಲಾ. ಈ ನೆಗಡಿ ಆಗಿಬಿಟ್ಟೆತಿ ನೋಡ್ ಇದ್ ಗಾಳಿಯಿಂದ ಕೂಡಿ ಅದು ಕುಂದರ್ತಾರ್ಲಾ ಒಬ್ಬರಿಗೊಬ್ಬರ್ ಬಾಯಾಗ್ ಬಾಯಿಟ್ಟ್ ಮಾತಾಡ್ತಾವ್.

ಹಾಂಗಾಗಿ. ಇಲ್ಲಂಕರ್ ದಾರಿನೇ cut ಆಗಿಬಿಟ್ಟೆತಿ ಈ ಊರಿಗೆ.

ಹ್ಮ್‌ ಹ್ಮ್‌ ಹ್ಮ್‌ ಮಳಿ? . ಇದ್ದಿಲ್ಲಾ ವಾತಾವರ್ಣoತು ಸಿಕ್ಕಾಪಟ್ಟೆ ಹಾದ್ಗೆಟ್ಟೆತಿ.

ಹ್ಮ್‌ ಇಲ್ಲಿ ಆದ್ರೂ ಒಂದ್ ಸ್ವಲ್ಪ ಐತಿ ಇವತ್ ನೋಡ್ ಬಿಸಲ್ ಸೂರ್ಯಾನ್ full ನೋಡ್ತಿರೋದ್ ಇವತ್ತ .

Full ನೋಡಿಲ್ ಬಿಡ್ರಿ ನಾವ್ ಬೆಂಗಳೂರ್ ನಾವಂಕರ.

ಹಾ ಆದ್ ಬಿಸಲ್ ಅನ್ನೂದ ನೋಡಿಲ್ಲ ಇನ್ನು ಅಷ್ಟ ಐತಿ.

ಹ್ಮ್‌ ಹ್ಮ್‌ ಆದ್ರೂ ಇಲ್ಲೇ ಪರವಾಗಿಲ್ಲ .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

ಹಾ ಇವತ್ ಬಟ್ಟ್ ಒಣಗ್ತಾವ್ ಅನ್ಸತ್ತ ಅಷ್ಟ್ ಬಿದ್ದೆತಿ ಸಾಕ್. ಹೌಹೌದ್ ನಾನು ಹಂಗಾ washing machine start ಹಾಕೆನಿ. ಹ್ಮ್‌ ಒಣಗಿದ್ರ್ ಸಾಕ್.

ಮಳಿ ಎಷ್ಟ ಆಗ್ಬೇಕ್ ಅಷ್ಟ್ ಆಗ್ ಹೋದ್ರೆ ಚನ್ನಾಗಿರುತಪಾ. ಎಲ್ಲಾ ಮನಿಗೆ ಮಂದಿ ಎಲ್ಲಾ ಹಾಳುಮಾಡ್ಕೊಂಡ್ ಹೊಗತ್ ಜನಕೆಲ್ಲ.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

ಗಿಜಿ ಗಿಜಿ ಬಣ್ಣ ಬದಲಿಯಿಸಕ್ಕತ್ತೇತಿ ಹಂಗ.

ಹಾ ಅದೇ ಅಂತೇನಿ ಈ ತರಾ ಮಳಿ ಆದ್ರ್ ಜನರ ಜೀವನ ಹಾಳ್.

ಈ ತರಾ ಆದ್ರೆ ಎಲ್ಲಾ.

ಹಾ ಪಾಪ ಬೆಳಿ ಎಲ್ಲಾ ಹಾಳ್ ಮಾಡುತ್ತ ಹೋಗತ್ತ ಅಷ್ಟ. ಹ್ಮ್‌ ನೀವೂ ಎಲ್ಲಾ ಹೊಲ ಹಿಂದ ಹಾಕಿ ಬೆಳ್ದಾರ ಹಂಗಾಗಿ ನಿಮ್ಗ ಹಿಂದ್ ಉಳ್ಕೊಂಡಾವ್. ನಮ್ ಹೊಲ ಎಲ್ಲಾ ಮೊದ್ಲ ಹಾಕಿವೆಲಾ ಛಲೋ ಆಗ್ಯಾವ ಕಡ್ಲಿ ಅದೆಲ್ಲಾ ಜ್ವಾಳ.

ಹ್ಮ್‌ ನಮ್ದ್ ಇದ್ ಅದ್ ತೋಗರಿ ಹಾಕಿದ್ರಂತ ತೊಗರಿ ಕಡ್ಲಿ ಎಲ್ಲಾ ಹಾಳಾತ್.

ಮೆಣಸಿನಕಾಯಿ ಅದು ಏನ್ ಆಗಿಲ್ಲ ಒಣಗೇತಿ ಅಂತ್ ಹೇಳಿದ್ರ ಅಂತ ಈ ಮಳಿಗೆ.

ಹಾ ಜನಕೆಲ್ಲಾ ಸ್ವಲ್ಪ ಒಳ್ಳೆದು ಜಾಸ್ತಿ ಆದ್ರ್ ?

ಮೆಣಸಿನಕಾಯಿ ಸ್ವಲ್ಪ ಬರ್ತಿದ್ವು ಕೈಗೆ ಆ ಎಲ್ಲಾ ಹಿಂಗ್ ಮಳೆಯಾತಂದ್ರ ಎಲ್ಲ ಕೊಳ್ಳೆತ್ಹೋಗ್ ಬಿಡತಾವ್.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

ಮೊನ್ನೆ ಒಬ್ಬ ರೈತ ನೋಡಿದ್ಯಿಲ್ಲ, ಮೊನ್ನೆ ಒಬ್ ರೈತ ಒಂದ್ ಎಕ್ರೆ ಪೂರ್ತಿ ಕೋತಂಬ್ರಿ ಹಾಕಿದ್ನಂಥ. ಹಿಂಗ್ ಹತ್ತೂ ಸಮಂದ್ಉಷ್ಟು ಇದನ tractor ಹೊಡದ್.

ಮಾಡಿದ್ದಾ. ಮತ್ ಏನ್ ಅದ್ರಾಗ ಲಾಬ್ ಇಲ್ಲ ಏನಿಲ್ಲ ರೈತ್ರಿಗೆಲ್ಲ. ಮಳಿ ಆಗುದ್ರಿಂದ ಏನ್ ಲಾಭ ಆಗತ್ತಾ . ಕೈಗ್ ಬಂದಿದ್ ತುತ್ತು ಬಾಯ್ಗ್ ಬರ್ಲಿಲ್ಲ ಅಂತ ಆ ಥರ ಮಾಡುಸ್ತಿದೆ ಮಳೆ ಬಂದು.

ಹಾ ಹೌದೌದ್ ಬಾಳ್ ನಿಸರ್ಗ ಅಂತ ಹೇಳಾಕ್ ಆಗುದಿಲ್ಲ ಯಾವಾಗ್ ಏನ್ ಮಾಡುತ್ತ. ಹಾ ಅದೇ ಅದ ಅದ ಮತ್ ಏನ್ ರಾಜೇಶ್ವರಿ ಆರಾಮಲಾ? ಮತ್ತೆಲ್ಲಾ ಆರಾಮ್ ನೋಡ್ ನೀವ್ ಆರಾಮದಿರ್ಲಾ?

ಯಾವಾಗ್ ಬರ್ತಿ ನೋಡ್ ಊರ್ ಕಡೆ ಜಾತ್ರಿ ಬಾ.

Hello , ಏನೇ ಮಾಡ್ತಾ ಇದೀಯಾ? ಎನಿಲ್ವೇ, ನೀ ಏನ್ ಮಾಡ್ತಿದೀಯಾ? ಕೂತಿದ್ದೆ. ಹ್ಮ್, ಮತ್ತೆ, ಮತ್ತೆ Sunday ಹೋಳಿ ಅಲ್ಲಾ, ನೀವ್ ಹೆಂಗ್ ಮಾಡ್ತೀರಾ? ನಾವಾ, Sunday ಹೋಳಿಯಲ್ಲೇನ, ಹೋಳಿ ಅಂದ್ರೆನೇ colorful ಅಲ್ಲಾ, ಬಣ್ಣ ಎಲ್ಲಾ ಹಚ್ಚೋದು. ಹ್ಮ್, ಅದೇ ಹೆಂಗ್ ಮಾಡ್ತಿರಾಂತ ನೀವ್? ಹೆಂಗ್ ಮಾಡ್ತೀವಿ ಅಂದ್ರೆ, ಎಲ್ಲರೂ ಸೇರಿ friends ಸೇರಿ ಬಣ್ಣ ಎಲ್ಲಾ ತಂದಿ ಹಚ್ಚೋದು, next Water balloon ಎಲ್ಲಾ ಸಿಗುತ್ತೆ ಅಲ್ಲಾ, ಹ್ಮ್ ಹ್ಮ್, ಗೊತ್ತು ಗೊತ್ತು. ಹ್ಮ್, ಅದ್ರಿಂದ ಸಿಕ್ ಸಿಕ್ದೋರಿಗೆಲ್ಲ ಹೊಡಿಯೋದು, ಬೈಸ್ಕೊಳೋದು ಹೀಗೆಲ್ಲ enjoyment ಮಾಡ್ತೀವಿ.

ಈ ಕಡೆ, ಅಷ್ಟೊಂದ್ grand ಆಗೆಲ್ಲಾ ಮಾಡಲ್ಲ ಇಲ್ಲಿ.

ಹ್ಮ್, color ಎಲ್ಲಾ ಹಾಕಲ್ಲ, ಹೋಳಿಯೆಲ್ಲಾ ನೀರಲ್ ಆಟಾಡ್ತರೆ ಇಲ್ಲಿ ಜಾಸ್ತಿ.

ಆಹ್, ಚಿಕ್ ಮಕ್ಳೆಲ್ಲಾ ಇದಾರೆ ಗೊತ್ತಾ,

ಒಂಥರಾ ಕುಟ್ಟುದ್ರೆ sound ಬರತ್ತೆ ಗೊತ್ತಾ?

ಆ ತರಾ balls ಮಕ್ಳೆಲ್ಲಾ ಬರ್ತಾರೆ ಮನೆ ಹತ್ರ,

ಎಲ್ಲಾರ್ ಮನೆ ಹತ್ರನು ಬರ್ತಾರೆ, ಎಲ್ಲಾರುನುವೆ ಅವರಿಗೆ ನೀರ್ ಹಾಕ್ ನೀರ್ ಕೊಡ್ಬೇಕು.

In case ಕೊಟ್ರೆ ಅವರೆಲ್ಲಾರು ಹಾಕ್ಕೊಂಡು ಎರ್ಚಾಡ್ತಾರೆ. ಹ್ಮ್ ನಮ್ದಾ ಈ ಕಡೆ ಹೋಗ್ತಾರೆ, ಆಮೇಲೆ amount ಕೊಡ್ತಾರೆ ಅವ್ರಿಗೆ.

ಹ್ಮ್ ಚೆನ್ನಾಗ್ collect collection ಆಗುತ್ತೆ ಈ ಹೋಳಿಯಲ್ಲಿ.

ಹ್ಮ್ ಮನೆ ಮನೆಗ್ ಹೋಗಿ ಆಟ ಆಡಿ ಎಲ್ಲಾ ಹ್ಮ್ ಅದೇ ಮನೆ ಮನೆಗೆಲ್ಲಾ ಹೋಗಿ ಮಾಡ್ತಾರೆ, ಹ್ಮ್ ಹ್ಮ್ ನೀರಾಡ್ಕೊಂಡ್ ಮಾಡ್ತಾರೆ color ಎಲ್ಲಾ ಹಾಕಲ್ಲ ಈ ಕಡೆ. ಜಾಸ್ತಿ colors ಎಲ್ಲಾ ಹಾಕಲ್ಲ, ನೀರ್ ಎರ್ಚ್ಕೊಂಡು ದೊಡ್ಡೋರ್~ ದೊಡ್ಡೋರೆಲ್ಲ ಆಡಲ್ಲ, ಚಿಕ್ಕ ಚಿಕ್ಕ ಮಕ್ಕಳಷ್ಟೇ ಆಡೋದು. ಹ್ಮ್ ಈ ಕಡೆಯೆಲ್ಲಾ ಮಾಡಲ್ಲ ಬಿಡು. ಆಮೇಲೆ ಇದು ನೀಲಿ ಹಾಕ್ತಾರೆ ಗೊತ್ತಾ ಬಟ್ಟೆಗೆ, blue color ಬರತ್ತಲ್ಲ,

ಹ್ಮ್ ಅದುನೂ ಎರಚ್ಕೊಂಡ್ ಆಟಾಡ್ತಾರೆ.

ಹ್ಮ್ Ujala ಅಲ್ಲ ನೀಲಿ ಅಂತಾರೆ ಈ ಕಡೆ. ಹೌದಾ, ನಾವ್ ಅನ್ನೋದಪ್ಪ.

ಅದನ್ನ ಕಲಸ್ಬಿಟ್ಟು, bottle ಅಲ್ಲಿ ಆಹ್ ಬಿಂದಿಗೆಯಲ್ಲಿ ಹಾಕೊಂಡು ಸಿಕ್ ಸಿಕ್ದವರಿಗೆಲ್ಲಾ ಹಾಕ್ತಾರೆ,

ದೊಡ್ಡೋರು rare ಆಟಾಡೋದು, but ಚಿಕ್ ಮಕ್ಳ್ ಮಾತ್ರ full ಆಟಾಡ್ತಾರೆ. ಇಲ್ಲಿ ಆ ಕಡೆ ಎಲ್ಲಾ ದೊಡ್ಡೋರು, ಚಿಕ್ಕೋರು ಏನನ್ನೋದಿಲ್ಲ, ಎಲ್ಲರೂ ಆಟಾಡ್ತಾರೆ. ಹ್ಮ್, ಒಟ್ನಲ್ಲಿ ಹೋಳಿ time ಅಲ್ಲಿ ದೊಡ್ಡೊರ್ ಮಕ್ಳ್ ಆಗ್ಬಿಡ್ತಾರೆ ಅಲ್ವಾ? ಹ್ಮ್, ಮನೆ ಮನೆಗ್ ಹೋಗಿ ಎಲ್ಲರಿಗೂ ಬಣ್ಣ ಹಚ್ಚಿ enjoyment ಮಾಡಿ ಬರ್ತಾರೆ. ನಾವ್ ಒಂದ್ ಕಡೆ, trip ಗೆ ಹೋಗಿದ್ವ, ಆವಾಗ ಹೋಳಿ time ಇತ್ತಾ, family ಏನೋ ಬಂದಿದೆ. Trip ಗೆ, ನೀರ್ ನೀರ್ place ಅದು.